ನೋಡಿರಿ ಇದು ಭಾರತೀಯ ಸ್ಟೇಟ್ ಬ್ಯಾಂಕು ಹಿಂದಿಯೋಳಗೆ ಐತೆ ಮತ್ತೆ ಇಂಗ್ಲೀಷೋ ಳಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಐತೆ ಅದರ ಮುಂದೆ --

ಸೋನಿ ಸಾಮ್ಸನ್ಗ್ ಮತ್ತೆ ಎಲ್.ಜಿ ಎಲ್ಲ ತರದು ವಾಷಿಂಗ್ ಮಶಿನ್ಸ್ ಮತ್ತೆ ಐರನ್ ಬಾಕ್ಸ್ --

ಫ್ರಿಜ್ ಟಿ_ವಿ ಗಿವಿ ಎಲ್ಲ ನೋಡ್ರಿ ಮೈಕ್ರೋಮ್ಯಾಕ್ಸ್ ಕಂಪನಿ ನೋಡ್ರಿ --

ಹೊಸ ಹೊಸ ಗೇರ್ ಸೈಕಲ್ ಸಣ್ಣ ಹುಡುಗೂರು ಮೂರ್ ಗಾಲಿ ಸೈಕಲ್ ಪ್ಲಾಸ್ಟಿಕ್ ಕಬ್ಬಿಣ ಸೈಕಲ್ ಎಲ್ಲ ತರಹದ ಸೈಕಲ್ ಇದಾವು--

ಎರಡು ಮೂರು ಟೆಂಪಲ್ ಇದಾವು ಆದ್ರೆ ಊಳಿಕಿದು ಟೆಂಪಲ್ --

ನೋಡ್ರಿ ಈ ಅಣ್ಣ ಕೈಯಾಗ ಕಿವಿಯಾಗ ಮೊಬೈಲ್ ಇಟ್ಟಿಕೊಂಡು ಕುತನ ಆಪಲ್ ಫೋನ್ ಅನ್ನಸ್ತೈತಿ ಯಕೆಂದ್ರೆ ಫೋನಿಗೆ ಆಪಲ್ ಸಿಂಬಲ್ ಕಾಣ್ತತಿ ಇದು ಬುಕ್ ಸ್ಟಾಲ್ --

ಇದ ನೋಡ್ರಿ ಇದ ಯಾವದೋ ಒಂದು ಸಿಟಿ ಒಳಗ ಇದೆಅಂತ ಕೆಲಗ ಮ್ಯಾಗ ಹೈವೇ ಹೋಗೈತೆ ಹೈವೇ ಕೆಳಗೆ ಇದ ಒಂದು ಲೋಕಲ್ .

ಯೂನಿಯನ್ ಬ್ಯಾಂಕ್ ಅದ ಯೂನಿಯನ್ ಬ್ಯಾಂಕ್ ಆಕಡೆ ಕೆಳಗೆ ಎ.ಟಿ.ಎಮ್ --

ಇದು ಭಾರತ್ ಪೆಟ್ರೋಲಿಯಂ ಬ್ಯಾಂಕ್ ಪೆಟ್ರೋಲ್ ಬಂಕ್ ಇದೆ ಭಾರತ್ ಪೆಟ್ರೋಲಿಯಂ ಬಂಕ್ --

ಹವಾ ಗಿವ ಚೆಕ್ ಮಾಡಲ್ಲ ಇಲ್ಲಿ ಫ್ರೀ ಮಾಡ್ತಾರೆ.